ಏನು ಬರುತ್ತೆ ಬೆನ್ನು ಪೈನ್ ಬರುತ್ತೆ ಇಲ್ಲಿ ಆರಾಮಾಗಿ ಕೂರ್ತಾರೆ ಅಂತಾರೆ ಆದರೆ ಅದರಿಂದ ಬಾರಿ ಪ್ರಾಬ್ಲಮ್ ಇದೆ.

ಗಡಿಯಾರ ಹೆಂಗಂದ್ರೆ ಗಡಿಯಾರ ಮನೇಲಿ ಇರ್ಲೇಬೇಕು.

ಇದ್ರೆ ಆ ಟೈಮ್ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ಟೈಮ್ ನ್ನು ನೋಡ್ಕೊಂಡು ಹೋಗ್ತಾರೆ.

ನಾವು ಹಾವು ಧೂಳು ಎಲ್ಲ ಮನೇಲಿ ಇಟ್ಕೋಬಾರ್ದು ಖಾಲಿ ಟೈಯರ್ ಕೊಟ್ ಬಿಡ್--

ಈಗ ಆರಾಮಾಗಿ ಬಸ್ ಗೆ ಹೋಗಿ ಬರೋರು ಬರ್ತಾರೆ ಕಾರ್ ಇದ್ದ--

ಸಡನ್ ಆಗ್ಲಿ ಏನಾದ್ರು ಬೇಕಾದ್ರೆ ಹೋಗಿ ಕಿರಾಣಿ ಅಂಗಡಿಗೆ ತಗೋ ಬಳ್ಳಾರಿಗೆ ಹೋಗಿ ತರಕ್ಕಾಗಲ್ಲ.